ಅವಗಲ್ಲೇ ಮಾಮೂಲಿ ಸ್ನಾನ ಮಾಡಿದಾಗ ಮೈ ಹರ್ಶನ ಎಲ್ಲಾ ಹಚ್ಚ್ಕೊಳ್ತಾ ಇದ್ವಿ ಎಲ್ಲಾ ಮುಖಕ್ಕೆಲ್ಲಾ ಹಚ್ಕೋತಾ ಇದ್ದ್ವಿ ಸೋಪ್ ಮತ್ತೆ ಇಲ್ಲಾಂದ್ರೆ ಕಡ್ಲೆ ಹಿಟ್ಟು ಹಚ್ಕತಿದ್ವಿ ಈವಾಗ ಎಲ್ಲಾ--

ಮತ್ತೆ ಕಾಯಿಗೂ ತೊಂದ್ರೆ ಆಗಲ್ಲ ತಿನೋಕ್ಕೆ ಎಳ್ನೀರು ಮತ್ತೆ ಸೌದೆ ಒಲೆ ಹಾಕೋಕುವೆ ಮತ್ತೆ ಚಪ್ಪರನು ಗರಿಯಿಂದ ಏನು ಚಪ್ಪರನು ಹಾಕ್ಬಹುದು ಮತ್ತೆ ಸೌದೆನೂ ಹೈತವೇ.

ಬಿಲ್ಡಿಂಗ್ ಗಳು ಕಟ್ಟಕ್ಕೆ ಕಟ್ಟದೇ ಬಾಡಿಗೆಗೆ ಕೊಡಕ್ಕೆ ದುಡ್ಡು ಸಂಪಾದನೆ ಮಾಡಕ್ಕೆ ಮತ್ತೆ ಬಾಡಿಗೆಗೆ ಬುಡಕ್ಕೆ.

ಉಪಯೋಗ್ತಿದೋ ಮಾಡಗೊಕು ತೊಂದರೆ ಆಗ್ತಾ ಇತ್ತು ಬುಡತ್ತಿತು. ಇವಗೆಲ್ಲ್ ಬ್ಯಾಂಕ್ ಮತ್ತೂ ಎಲ್ಲಾ ಬಂದದೆ ದುಡ್ಡೇ ಆಗ್ಲಿ ಮತ್ತೇ ಹಾಲಿದ್ ದುಡ್ಡೇ ಆಗ್ಲಿ--

ಏನೇ ಅದ್ರು ನಮಗೆ ಮಾಡಬೇಕು ಅಂದ್ರೆ ತೊಂದ್ರೆ ಅದ್ರುವೇ ಈವಾಗ ಇನೊಬ್ರುಗೆ ಕೊಟ್ಟು ಬಿಟ್ಟು ಹಾಳು ಮಾಡುದು ಬೇಡ ಅಂತ ತೊಂದ್ರೆ ಏನು ಇಲ್ಲ.

ಪ್ಯಾಕೆಟ್ ಹಾಲು ಮತ್ತೆ ಅದು ಚೆನ್ನಾಗಿಲ್ಲ ಏನೋ ಪೌಡರು ಕೆಚ್ಚಲ್ ಹಾಕಿ ಎಲ್ಲಾ --

ಪೇಪರ್ ಬಂದ್ಬುಟು ಮತ್ತೆ ಚಿತ್ರಗಳೆಲ್ಲ ಹಾಕೊಂಡೊ ಪೇಪರ್ ಅನ್ನು ಕಟ್ ಮಾಡ್ಬುಟು ಎಲ್ಲಾ ಚಿತ್ರಗಳು ಬಂ ಬಣ್ಣ ಪೇಪರ್ ಗಳನ್ ನಮ್ ಇಷ್ಟ ಬಂದ್ಯಾಗೆ ಹಾಕೋಳದು ಮಾಡೋದೋ ಬಿಡೋದು ಮಾಡೋ --